ನದಿ ಇದೆ ಬ್ರಿಜ್ ಯೇತ್ತರವಾಗಿದೆ ಯಾರೋ ಒಬ್ಬರು ಬೈಕ್ ಹಚ್ಚಿ ಹೋಗಿದ್ದಾರೆ ಬಹಳ ಸುಂದರವಾಗಿದೆ.

ಇದು ಒಂದು ಭವನ ಇದು ವಿದ್ಯಾ ಭವನ ಎಂದು ಕರೆಯುತ್ತಾರೆ ಇದರಲ್ಲಿ ಎರಡು ರೀತಿಯಾದ ಭವನಗಳಿವೆ .

ಇದು ಒಂದು ದೊಡ್ಡ ಮನೆಯಾಗಿದೆ ಮನೆಯ ಮುಂದೆ ಗಿಡಗಳ ಹಚ್ಚಿದ್ದಾರೆ ಮತ್ತು ಗ್ಲಾಸ್ ಹಾಕಿದ್ದಾರೆ ನೀಲಿ ಕಲರ್ ಆ ಮನೆಗೆ ಗೋಡೆಗೆ ಪೈಂಟ್ ಬಡದಿಲ್ಲ ಇನ್ನು ಸಿಮಿಂಟಿ ನಲ್ಲಿ ಇದೆ .

ಇದು ಒಂದು ಹೋಟೆಲ್ ಇದರಲ್ಲಿ ಎಲ್ಲಾರು ಇರುತ್ತಾರೆ ಹಾಗೂ ಇದರ ಮುಂದೆ ಇನ್ನು ಒಂದು ದೊಡ್ಡದಾದ ಹೋಟೆಲ್ ಅನಸುತ್ತೆ .